C ಮತ್ತು Cನಲ್ಲಿ ಟೊಕನ್ಸ್ ಎಂಬ ಈ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಟೋಕನ್ ಗಳನ್ನು ಡಿಫೈನ್ ಮಾಡುವ ಮತ್ತು ಬಳಸುವ ಬಗೆಯನ್ನು ಕಲಿಯುತ್ತೇವೆ
ಇದನ್ನು ನಾವು ಒಂದು ಉದಾಹರಣೆಯೊಂದಿಗೆ ಮಾಡೋಣ
ಕೆಲವು ಸಾಮಾನ್ಯ ಎರರ್ ಗಳನ್ನೂ ಮತ್ತು ಅವುಗಳನ್ನು ಬಗೆಹರಿಸುವ ವಿಧಾನವನ್ನೂ ನೋಡೋಣ
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡುವಾಗ ನಾನು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ನ 1110 ನೇ ಆವೃತ್ತಿ ಮತ್ತು ಜಿಸಿಸಿ ಮತ್ತು g ಕಂಪೈಲರ್ ನ 461 ನೇ ಆವೃತ್ತಿಯನ್ನು ಅನ್ನು ಉಪಯೋಗಿಸಿದ್ದೇನೆ
ಪೀಠಿಕೆಯೊಂದಿಗೆ ಆರಂಭಿಸೋಣ
ಟೋಕನ್ ಎಂಬುದು ಡಾಟಾ ಟೈಪ್ಸ್ ವೇರಿಯೇಬಲ್ಸ್ ಕಾನ್ಸ್ಟಂಟ್ಸ್ ಮತ್ತು ಐಡೆಂಟಿಫೈಯರ್ಸ್ ಗಳಿಗೆ ಬಳಸುವ ಸಾಮಾನ್ಯ ಪದ
ನಮ್ಮ ಪ್ರೋಗ್ರಾಮ್ ನೊಂದಿಗೆ ಆರಂಭಿಸೋಣ
ನಾನೀಗಾಗಲೇ ಕೋಡ್ ಅನ್ನು ಎಡಿಟರ್ ನಲ್ಲಿ ಟೈಪ್ ಮಾಡಿದ್ದೇನೆ
ಅದನ್ನು ಒಪನ್ ಮಾಡುತ್ತೇನೆ
ನಮ್ಮ ಫೈಲ್ ನ ಹೆಸರು ಟೋಕೆನ್ಸ್ ಡಾಟ್ ಸಿಎ
ಈ ಪ್ರೊಗ್ರಾಮ್ ನಲ್ಲಿ ವೇರಿಯೇಬಲ್ ಗೆ ಆರಂಭಿಕ ಮೌಲ್ಯ ಕೊಟ್ಟು ಅದರ ಮೌಲ್ಯವನ್ನು ಪ್ರಿಂಟ್ ಮಾಡಬಹುದು
ಈಗ ಈ ಕೋಡ್ ಅನ್ನು ವಿವರಿಸುತ್ತೇನೆ
ಇದು ನಮ್ಮ ಹೆಡರ್ ಫೈಲ್
ಇದು ನಮ್ಮ ಮೈನ್ ಫಂಕ್ಷನ್
ಇಲ್ಲಿ ಇಂಟ್ ಇಂಟ್ ಎಂಬುದು ಕೀವರ್ಡ್
ಕೀವರ್ಡ್ ಗಳ ಅರ್ಥ ಕಂಪೈಲರ್ ಗೆ ತಿಳಿದಿರುತ್ತದೆ
a ಎಂಬುದು ಇಂಟಿಜರ್ ವೇರಿಯೆಬಲ್
ನಾವು ಇದಕ್ಕೆ ಮೌಲ್ಯ ಎರಡನ್ನು ಕೊಟ್ಟಿದ್ದೇವೆ
ಇದಕ್ಕೆ ಇನಿಶಿಯಲೈಜೇಶನ್ ಎನ್ನುವರು
ಅಕಸ್ಮಾತ್ ಮೌಲ್ಯವನ್ನು ಕೊಡದಿದ್ದರೆ ಅದನ್ನು ಡಿಕ್ಲರೇಷನ್ ಎನ್ನುವರು
ಇಲ್ಲಿ b ಎಂಬುದು ಕಾಂನ್ಸ್ಟಂಟ್ ಆಗಿದೆ
ನಾವು b ಗೆ ಮೌಲ್ಯ ನಾಲ್ಕನ್ನು ಕೊಟ್ಟು ಇನಿಶಿಯಲೈಜ್ ಮಾಡಿದ್ದೇವೆ
ರೀಡ್ ಒನ್ಲಿ ವೇರಿಯೇಬಲ್ ಅನ್ನು ಕ್ರಿಯೇಟ್ ಮಾಡಲು ಕಾನ್ಸ್ಟ್ ಎಂಬ ಕೀವರ್ಡ್ ಅನ್ನು ಉಪಯೋಗಿಸುತ್ತೇವೆ
ಕೀವರ್ಡ್ ಮತ್ತು ಕಾಂಸ್ಟಂಟ್ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳಲು ನಮ್ಮ ಸ್ಲೈಡ್ ಗೆ ಹಿಂದಿರುಗೋಣ
ಕೀವರ್ಡ್ ಗಳಿಗೆ ಇರುವ ಅರ್ಥವನ್ನು ಬದಲಾಯಿಸಲಾಗದು
ಕೀವರ್ಡ್ ಗಳನ್ನು ವೇರಿಯೇಬಲ್ ಹೆಸರುಗಳಾಗಿ ಉಪಯೋಗಿಸಲಾಗದು
C ಯಲ್ಲಿ ಮೂವತ್ತೆರಡು ಕೀವರ್ಡ್ ಗಳಿವೆ
ಅದರಲ್ಲಿ ಕೆಲವು ಆಟೋ ಬ್ರೇಕ್ ಕೇಸ್ ಕ್ಯಾರ್ ಈನಮ್ ಎಕ್ಸ್ಟರ್ನ್ ಕಾನ್ಸ್ಟಂಟ್160 ಕಾನ್ಸ್ಟಂಟ್ ಗಳು ಸ್ಥಿರ ಮೌಲ್ಯಗಳು
ಪ್ರೊಗ್ರಾಮ್ ಎಕ್ಸಿಕ್ಯೂಟ್ ಆಗುವಾಗ ಅವುಗಳು ಬದಲಾಗುವುದಿಲ್ಲ
ಕಾನ್ಸ್ಟಂಟ್ ಗಳಲ್ಲಿ ಎರಡು ವಿಧ ನ್ಯೂಮರಿಕ್ ಕಾನ್ಸ್ಟಂಟ್ಸ್ ಮತ್ತು ಕ್ಯಾರಕ್ಟರ್ ಕಾನ್ಸ್ಟಂಟ್ಸ್
ಈಗ ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಇಲ್ಲಿ C ಯ ಡಾಟಾ ಟೈಪ್ ಫ್ಲೋಟ್ ಆಗಿದೆ
ನಾವು ಇದಕ್ಕೆ 15 ಮೌಲ್ಯವನ್ನು ಕೊಟ್ಟಿದ್ದೇವೆ
ಡಾಟಾ ಟೈಪ್ ಎಂಬುದು ಕೆಲವು ನಿಯಮಗಳನ್ನೊಳಗೊಂಡ ಒಂದು ಸೀಮಿತ ಸೆಟ್ ಆಗಿದೆ
ಇಲ್ಲಿ d ಎಂಬುದು ಒಂದು ವೇರಿಯೇಬಲ್
ಕ್ಯಾರ್ ಮತ್ತು ಸಿಂಗಲ್ ಕೋಟ್ಸ್ ಗಳನ್ನು ಉಪಯೋಗಿಸಿದರೆ ನಾವು ಕ್ಯಾರೆಕ್ಟರ್ ಅನ್ನು ಉಪಯೋಗಿಸುತ್ತಿದ್ದೇವೆ ಎಂದರ್ಥ
ಹಾಗಾಗಿ d ಎಂಬುದು A ಯನ್ನು ಹೊಂದಿದ ಕಾರಕ್ಟರ್ ವೇರಿಯೇಬಲ್
ಇದರಿಂದ ಇಂಟ್ ಡಬಲ್ ಫ್ಲೋಟ್ ಮತ್ತು ಚಾರ್ ಗಳು ಡಾಟಾ ಟೈಪ್ ಗಳು ಎಂಬುದು ತಿಳಿಯುತ್ತದೆ
ಆ c ಮತ್ತು d ಗಳು ವೇರಿಯೇಬಲ್ ಗಳು
ಈಗ ನಮ್ಮ ಸ್ಲೈಡ್ ಗೆ ಹಿಂತಿರುಗಿ
ಡಾಟಾ ಟೈಪ್ ಮತ್ತು ವೇರಿಯೇಬಲ್ ಗಳ ಬಗ್ಗೆ ಇನ್ನೂ ಹೆಚ್ಚು ತಿಳಿಯೋಣ
ಡಾಟಾ ಟೈಪ್160 ಇಂಟಿಜರ್ ಡಾಟಾ ಟೈಪ್ ಗಳೊಂದಿಗೆ ಆರಂಭಿಸೋಣ
ಇದನ್ನು ಇಂಟ್ ಆಗಿ ಡಿಕ್ಲೇರ್ ಮಾಡಲಾಗುತ್ತದೆ
ನಾವು ಇಂಟಿಜರ್ ಡಾಟಾ ಟೈಪ್ ಅನ್ನು ಪ್ರಿಂಟ್ ಮಾಡಲು ಪರ್ಸಂಟ್ d ದ್ ಎಂಬ ಫಾರ್ಮಾಟ್ ಸ್ಪೆಸಿಫೈರ್ ಅನ್ನು ಉಪಯೋಗಿಸಬೇಕು
ಹಾಗೆಯೇ ಫ್ಲೋಟ್ ಮತ್ತು160f ಅನ್ನು ಫ್ಲೋಟಿಂಗ್ ಪಾಯಿಂಟ್ನಂಬರ್ ಗಳಿಗೆ ಉಪಯೋಗಿಸುತ್ತಾರೆ
ಕ್ಯಾರೆಕ್ಟರ್ ಡಾಟಾ ಟೈಪ್ ಗಳಿಗೆ ಕ್ಯಾರ್ ಮತ್ತು160c ಅನ್ನು ಉಪಯೊಗಿಸುತ್ತೇವೆ
ಮತ್ತು ಡಬಲ್ ಡಾಟಾ ಟೈಪ್ ಗಳಿಗೆ ಡಬಲ್ ಮತ್ತು160lf ಅನ್ನು ಫಾರ್ಮಾಟ್ ಸ್ಪೆಸಿಫೈರ್ ಆಗಿ ಉಪಯೊಗಿಸುತ್ತೇವೆ
ನಾವೀಗ ಡಾಟಾ ಟೈಪ್ ಗಳ ರೇಂಜ್ ಅನ್ನು ನೋಡೋಣ
ಇದು ಇಂಟಿಜರ್ ಡಾಟಾ ಟೈಪ್ ನ ರೇಂಜ್ ಇದು ಫ್ಲೋಟಿಂಗ್ ಪಾಯಿಂಟ್ ನ ರೇಂಜ್ ಇದು ಕಾರಕ್ಟರ್ ನ ರೇಂಜ್ ಮತ್ತು ಇದು ಡಬಲ್ ನ ರೇಂಜ್ ವೇರಿಯೇಬಲ್ ಗೆ ಕೊಟ್ಟ ಮೌಲ್ಯವು ಈ ರೇಂಜ್ ಗಿಂತ ದೊಡ್ಡದು ಅಥವಾ ಸಣ್ಣದು ಇರಬಾರದು
ಈಗ ವೇರಿಯೇಬಲ್ ಗಳ ಬಗ್ಗೆ ಇನ್ನಷ್ಟು ತಿಳಿಯೋಣ
ವೇರಿಯೇಬಲ್ ಎಂಬುದು ಒಂದು ಡಾಟಾ ನೇಮ್
ಇದನ್ನು ಡಾಟಾ ಮೌಲ್ಯವನ್ನು ಶೇಖರಿಸಲು ಉಪಯೋಗಿಸಬಹುದು
ಪ್ರೊಗ್ರಾಮ್ ರನ್ ಆಗುವಾಗ ಇದರ ಮೌಲ್ಯವು ಬದಲಾಗಬಹುದು
ವೇರಿಯೇಬಲ್ ಅನ್ನು ಉಪಯೋಗಿಸುವ ಮೊದಲು ಅದನ್ನು ಡಿಕ್ಲೇರ್ ಮಾಡಬೇಕು
ವೇರಿಯೇಬಲ್ ಗಳಿಗೆ ಅರ್ಥಪೂರ್ಣ ಹೆಸರುಗಳನ್ನು ಕೊಡಲು ಪ್ರಯತ್ನಿಸಬೇಕು
ಉದಾಹರಣೆಗೆ ಜಾನ್ ಮಾರ್ಕ್ಸ್ ಸಮ್ ಇತ್ಯಾದಿ
ಈಗ ನಮ್ಮ ಪ್ರೊಗ್ರಾಮ್ ಗೆ ಹಿಂದಿರುಗೋಣ
ಇಲ್ಲಿ ಪ್ರಿಂಟ್ ಎಫ್ ಎಂಬುದು ಈ ಫಂಕ್ಷನ್ ನ ಐಡೆಂಟಿಫೈರ್ ಹೆಸರಾಗಿದೆ
ನಮ್ಮ ಸ್ಲೈಡ್ ಗೆ ಹಿಂತಿರುಗಿ
ಈಗ ಐಡೆಂಟಿಫೈರ್ ಗಳ ಬಗ್ಗೆ ತಿಳಿಯೋಣ
ಐಡೆಂಟಿಫೈರ್ ಗಳು ಯೂಸರ್ ನಿರ್ಧಾರಿತ ಹೆಸರುಗಳು
ಐಡೆಂಟಿಫೈರ್ ನಲ್ಲಿ ವರ್ಣಗಳು ಮತ್ತು ಅಂಕೆಗಳು ಇರಬಹುದು
ದೊಡ್ಡಕ್ಷರ ಮತ್ತು ಸಣ್ಣಕ್ಷರಗಳನ್ನು ಉಪಯೋಗಿಸಿರಬಹುದು
ಮೊದಲನೇ ಅಕ್ಷರವು ವರ್ಣ ಅಥವಾ ಅಂಡರ್ಸ್ಕೋರ್ ಆಗಿರಬೇಕು
ಈಗ ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಇಲ್ಲಿ ನಾವು ವೇರಿಯೇಬಲ್ ಮತ್ತು ಕಾನ್ಸ್ಟಂಟ್ ಗಳನ್ನು ಇನಿಶಿಯಲೈಜ್ ಮಾಡಿದ್ದೇವೆ
ಇಲ್ಲಿ ನಾವು ಅವುಗಳನ್ನು ಪ್ರಿಂಟ್ ಮಾಡುತ್ತೇವೆ
ಮತ್ತು ಇದು ನಮ್ಮ ರಿಟರ್ನ್ ಸ್ಟೇಟ್ಮೆಂಟ್
ಈಗ ಸೇವ್ ಒತ್ತಿ
ಈಗ ಪ್ರೊಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ
ನಿಮ್ಮ ಕೀಬೋರ್ಡ ನಲ್ಲಿ Ctrl Alt ಮತ್ತು T ಕೀ ಗಳನ್ನು ಒಂದೇ ಬಾರಿಗೆ ಒತ್ತಿ ಟರ್ಮಿನಲ್ ವಿಂಡೊ ಅನ್ನು ಓಪನ್ ಮಾಡಿ
ಕಂಪೈಲ್ ಮಾಡಲು ಜಿಸಿಸಿ ಸ್ಪೇಸ್ ಟೋಕೆನ್ಸ್ ಡಾಟ್ c ಸ್ಪೇಸ್ ಹೈಫನ್ ಒ ಸ್ಪೇಸ್ tokಎಂದು ಟೈಪ್ ಮಾಡಿ Enter ಒತ್ತಿ
ಎಕ್ಸಿಕ್ಯೂಟ್ ಮಾಡಲು ಡಾಟ್ ಸ್ಲ್ಯಾಶ್ ಟೋಕ್ ಎಂದು ಟೈಪ್ ಮಾಡಿ
ಔಟ್ ಪುಟ್ ತೋರುತ್ತದೆ
ಇಲ್ಲಿ ಡೆಸಿಮಲ್ ಪಾಯಿಂಟ್ ನ ನಂತರ ಆರು ಮೌಲ್ಯಗಳಿವೆ
ಮತ್ತು ಇಲ್ಲಿ ಎರಡು ಮೌಲ್ಯಗಳಿವೆ ಈಗ ಇದರ ಕಾರಣವನ್ನು ಹುಡುಕೋಣ
ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಏಕೆಂದರೆ ಇಲ್ಲಿ ಪರ್ಸೆಂಟ್ ಪಾಯಿಂಟ್ 2ಫ್ ಎಂದಿದೆ
ನಾವು ಡೆಸಿಮಲ್ ಪಾಯಿಂಟ್ ನ ನಂತರ ಎರಡೇ ಸಂಖ್ಯೆಯನ್ನು ಪ್ರಿಂಟ್ ಮಾಡಬಹುದು ಎಂದರ್ಥ
ಅಕಸ್ಮಾತ್ ಇಲ್ಲಿ ನನಗೆ ಔಟ್ ಪುಟ್ ಮೂರು ಸಂಖ್ಯೆಯದ್ದಾಗಬೇಕಾದರೆ 160 ಪಾಯಿಂಟ್ 2ಫ್ ಅನ್ನು160 ಪಾಯಿಂಟ್ 3ಫ್ ಆಗಿ ಬದಲಾಯಿಸಬೇಕು
ಸೇವ್ ಒತ್ತಿ ಟರ್ಮಿನಲ್ ಗೆ ಹಿಂತಿರುಗಿ
ಮೊದಲಿನಂತೆ ಕಂಪೈಲ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ
ಇಲ್ಲಿ ಡೆಸಿಮಲ್ ಪಾಯಿಂಟ್ ನ ನಂತರ ಮೂರು ಸಂಖ್ಯೆಗಳನ್ನು ಕಾಣಬಹುದು
ಈಗ ಇದೇ ಪ್ರೊಗ್ರಾಮ್ ಅನ್ನು c ನಲ್ಲಿ ಎಕ್ಸಿಕ್ಯೂಟ್ ಮಾಡೋಣ
ಪ್ರೊಗ್ರಾಮ್ ಗೆ ಹಿಂತಿರುಗಿ
ನಾನು ಇಲ್ಲಿ ಸಲ್ಪ ಬದಲಾವಣೆ ಮಾಡುತ್ತೇನೆ
ಮೊದಲು ನಿಮ್ಮ ಕೀಬೋರ್ಡ್ ನಲ್ಲಿ shift ctrl ಮತ್ತು s ಕೀ ಗಳನ್ನು ಒಟ್ಟಿಗೇ ಒತ್ತಿ
ಈಗ ಫೈಲ್ ಅನ್ನು ಡಾಟ್ ಸಿಪಿಪಿ ಸಿಪಿಪಿ ಎಕ್ಸ್ಟೆನ್ಶನ್ ನೊಂದಿಗೆ ಸೇವ್ ಮಾಡಿ
ಹೆಡರ್ ಫೈಲ್ ಅನ್ನು ಐಒಸ್ಟ್ರೀಮ್ ಎಂದು ಬದಲಾಯಿಸೋಣ
ಯುಸಿಂಗ್ ಸ್ಟೇಟ್ಮೆಂಟ್ ಸೇರಿಸಿ
ಮತ್ತು ಸೇವ್ ಮಾಡಿ
C ನಲ್ಲಿ ಲೈನ್ ಅನ್ನು ಪ್ರಿಂಟ್ ಮಾಡಲು ಕೌಟ್ ಫಂಕ್ಷನ್ ಉಪಯೋಗಿಸುವುದರಿಂದ ಪ್ರಿಂಟ್ಫ್ ಸ್ಟೇಟ್ಮೆಂಟ್ ಬದಲಾಗಿ ಕೌಟ್ ಸ್ಟೇಟ್ಮೆಂಟ್ ಬರೆಯಿರಿ
ಸರ್ಚ್ ಫೋರ್ ಆಂಡ್ ರಿಪ್ಲೇಸ್ಟೆಕ್ಸ್ಟ್ ಎಂಬ ಆಪ್ಶನ್ ಮೇಲೆ ಕ್ಲಿಕ್ ಮಾಡಿ
ಇಲ್ಲಿ ಪ್ರಿಂಟ್ಫ್ ಒಪನಿಂಗ್ ಬ್ರಾಕೆಟ್ ಎಂದು ಟೈಪ್ ಮಾಡಿ
ಮತ್ತು ಈ ಕಾಲಮ್ ನಲ್ಲಿ ಕೌಟ್ ಮತ್ತು ಎರಡು ಒಪನಿಂಗ್ ಆಂಗಲ್ ಬ್ರಾಕೆಟ್ ಅನ್ನು ಟೈಪ್ ಮಾಡಿ
ಈಗ ರಿಪ್ಲೇಸ್ ಆಲ್ ಬಟನ್ ಅನ್ನು ಒತ್ತಿ ನಂತರ ಕ್ಲೋಸ್ ಒತ್ತಿ
ನಮಗೆ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಮತ್ತು ಸ್ಲ್ಯಾಶ್ n ನ ಅಗತ್ಯವಿಲ್ಲ
ಅದನ್ನು ಡಿಲೀಟ್ ಮಾಡೋಣ
ಈಗ ಕೊಮ್ಮ ಬದಲು ಎರಡು ಒಪನಿಂಗ್ ಬ್ರಾಕೆಟ್ ಅನ್ನು ಟೈಪ್ ಮಾಡಿ
ಸೇವ್ ಒತ್ತಿ
ಕ್ಲೋಸಿಂಗ್ ಬ್ರಾಕೆಟ್ ಅನ್ನು ಡಿಲೀಟ್ ಮಾಡಿ
ಮತ್ತೆ ಎರಡು ಓಪನಿಂಗ್ ಆಂಗಲ್ ಬ್ರಾಕೆಟ್ ಟೈಪ್ ಮಾಡಿ
ಮತ್ತು ಡಬಲ್ ಕೋಟ್ಸ್ ಒಳಗೆ ಸ್ಲ್ಯಾಶ್ ಎನ್ ಎಂದು ಟೈಪ್ ಮಾಡಿ
ಈಗ ಸೇವ್ ಒತ್ತಿ
ಪ್ರೊಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ
ಟರ್ಮಿನಲ್ ಗೆ ಹಿಂತಿರುಗಿ
ಕಂಪೈಲ್ ಮಾಡಲು g ಸ್ಪೇಸ್ ಟೋಕೆನ್ಸ್ ಡಾಟ್ ಸಿಪಿಪಿ ಸ್ಪೇಸ್ ಹೈಫನ್ ಒ ಸ್ಪೇಸ್ ಟಿ ಒ ಕೆ ಒನ್ ಇಲ್ಲಿ tokensಸಿಎ ಫೈಲ್ ನ ಔಟ್ಪುಟ್ ಪ್ಯಾರಾಮೀಟರ್ಟಾಕ್ ಫೈಲ್ ಒವರ್ ರೈಟ್ ಆಗದಿರಲು ಟೋಕ್1 ಎಂದು ಟೈಪ್ ಮಾಡಿದ್ದೇವೆ
ಈಗ Enter ಒತ್ತಿ
ಎಕ್ಸಿಕ್ಯೂಟ್ ಮಾಡಲು ಡಾಟ್ ಸ್ಲ್ಯಾಶ್ ಟೋಕ್1 ಎಂದು ಟೈಪ್ ಮಾಡಿ
ಔಟ್ ಪುಟ್ ತೋರುತ್ತದೆ
ಈಗ ನಾವು ಎದುರಿಸುವ ಕೆಲವು ಸಾಮಾನ್ಯ ಎರರ್ ಗಳನ್ನು ನೋಡೋಣ
ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಇಲ್ಲಿ b ಗೆ ಪುನಃ ಎಂಟು ಎಂದು ಮೌಲ್ಯವನ್ನು ಕೊಡುತ್ತೇನೆ
ಸೇವ್ ಒತ್ತಿ
ಈಗ ಏನಾಗುತ್ತದೆ ಎಂದು ನೋಡೋಣ
ಟರ್ಮಿನಲ್ ಗೆ ಹಿಂತಿರುಗಿ
ಪ್ರಾಂಪ್ಟ್ ಅನ್ನು ಖಾಲಿ ಮಾಡುತ್ತೇನೆ
ಮೊದಲಿನಂತೆ ಕಂಪೈಲ್ ಮಾಡಿ
ನಮ್ಮ tokensಸಿಪಿಪಿ ಫೈಲ್ ನ ಎಳನೇ ಲೈನ್ ನಲ್ಲಿ ಎರರ್ ಇರುವುದನ್ನು ನೋಡಬಹುದು
ಅಸೈನ್ಮೆಂಟ್ ಒಎಫ್ ರೀಡ್ ಆನ್ಲಿ ವೇರಿಯಬಲ್ ಬ್
ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಇದಕ್ಕೆ ಕಾರಣ b ಕಾನ್ಸ್ಟಂಟ್ ಆಗಿದೆ
ಕಾಂಸ್ಟಂಟ್ ಗಳು ಸ್ಥಿರ ಮೌಲ್ಯಗಳು
ಪ್ರೊಗ್ರಾಮ್ ಎಕ್ಸಿಕ್ಯೂಟ್ ಆಗುವಾಗ ಅವು ಬದಲಾಗುವುದಿಲ್ಲ
ಹಾಗಾಗಿ ಇದು ಎರರ್ ಕೊಡುತ್ತಿದೆ
ಈ ಎರರ್ ಅನ್ನು ಸರಿಪಡಿಸೋಣ
ಇದನ್ನು ಡಿಲೀಟ್ ಮಾಡಿ
ಸೇವ್ ಒತ್ತಿ
ಮತ್ತೆ ಎಕ್ಸಿಕ್ಯೂಟ್ ಮಾಡೋಣ
ಟರ್ಮಿನಲ್ ಗೆ ಹಿಂತಿರುಗಿ
ಮೊದಲಿನಂತೆ ಕಂಪೈಲ್ ಮಾಡಿ
ಮೊದಲಿನಂತೆ ಎಕ್ಸಿಕ್ಯೂಟ್ ಮಾಡಿ
ಹೌದು ಇದು ಕೆಲಸ ಮಾಡುತ್ತಿದೆ
ಈಗ ನಾವು ಇನ್ನೊಂದು ಸಾಮಾನ್ಯವಾಗಿ ಆಗುವ ಎರರ್ ನೋಡೋಣ
ಪ್ರೊಗ್ರಾಮ್ ಗೆ ಹಿಂತಿರುಗಿ
ಇಲ್ಲಿ ಸಿಂಗಲ್ ಕೋಟ್ಸ್ ಅನ್ನು ಬಿಡುತ್ತೇನೆ ಎಂದೆಣಿಸಿ
ಸೇವ್ ಒತ್ತಿ
ಎಕ್ಸಿಕ್ಯೂಟ್ ಮಾಡೋಣ
ಟರ್ಮಿನಲ್ ಗೆ ಹಿಂತಿರುಗಿ
ಮೊದಲಿನಂತೆ ಕಂಪೈಲ್ ಮಾಡಿ
ನಮ್ಮ ಫೈಲ್ ಟೋಕೆನ್ಸ್ ಡಾಟ್ ಸಿಪಿಪಿ ನ ಒಂಬತ್ತನೇ ಸಾಲಿನಲ್ಲಿ ಎರರ್ ಇರುವುದನ್ನು ನೋಡಬಹುದು
A ವಾಸ್ ನಾಟ್ ಡಿಕ್ಲೇರ್ಡ್ ಇನ್ ಥೆ ಸ್ಕೋಪ್
ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಏಕೆಂದರೆ ಸಿಂಗಲ್ ಕೋಟ್ಸ್ ಗಳ ನಡುವೆ ಇರುವುದನ್ನು ಕ್ಯಾರೆಕ್ಟರ್ ಎಂದು ಪರಿಗಣಿಸಲಾಗುತ್ತದೆ
ಮತ್ತು ಇಲ್ಲಿ ನಾವು d ಯನ್ನು ಕ್ಯಾರೆಕ್ಟರ್ ವೇರಿಯೇಬಲ್ ಅಗಿ ಡಿಕ್ಲೇರ್ ಮಾಡಿದ್ದೇವೆ
ಈ ಎರರ್ ಅನ್ನು ಸರಿಪಡಿಸೋಣ
ಇಲ್ಲಿ ಸಿಂಗಲ್ ಕೋಟ್ಸ್ ಟೈಪ್ ಮಾಡಿ
ಸೇವ್ ಒತ್ತಿ
ಏಕ್ಸಿಕ್ಯೂಟ್ ಮಾಡೋಣ
ಟರ್ಮಿನಲ್ ಗೆ ಹಿಂತಿರುಗಿ
ಮೊದಲಿನಂತೆ ಕಂಪೈಲ್ ಮಾಡಿ
ಮೊದಲಿನಂತೆ ಎಕ್ಸಿಕ್ಯೂಟ್ ಮಾಡಿ
ಹೌದು ಇದು ಕೆಲಸ ಮಾಡುತ್ತಿದೆ
ಈಗ ಸ್ಲೈಡ್ ಗೆ ಹಿಂತಿರುಗಿ
ಸಾರಾಂಶ ತಿಳಿಯೋಣ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿತ ಅಂಶಗಳು160 ಡಾಟಾ ಟೈಪ್
ಉದಾಹರಣೆಗೆ160 ಇಂಟ್ ಡಬಲ್ ಫ್ಲೋಟ್ ಇತ್ಯಾದಿ
ವೇರಿಯೇಬಲ್
ಉದಾಹರಣೆಗೆ160 int2 ಇತ್ಯಾದಿ
ಐಡೆಂಟಿಫೈರ್ ಗಳುಉದಾಹರಣೆಗೆ160printfಮತ್ತು ಕಾನ್ಸ್ಟಂಟ್
ಉದಾಹರಣೆಗೆ ಡಬಲ್ ಕಾನ್ಸ್ಟ್ b4 ಅಸೈನ್ಮೆಂಟ್ ಆಗಿ ಸಿಂಪಲ್ ಇಂಟರೆಸ್ಟ್ ಕಂಡುಹಿಡಿಯಲು ಒಂದು ಪ್ರೊಗ್ರಾಮ್ ಬರೆಯಿರಿ
ಸುಳಿವು160 ಪ್ರಿನ್ಸಿಪಲ್ ರೇಟ್ ಟೈಮ್ ಅಪಾನ್ 100 ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೋವನ್ನು ನೋಡಿರಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಅನ್ನು ವಿವರಿಸುತ್ತದೆ
ಒಳ್ಳೆಯ ಬ್ಯಾಂಡ್ ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಇದನ್ನು ಡೌನ್ ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಗಾರವನ್ನು ನಡೆಸುತ್ತದೆ
ಆನ್ ಲೈನ್ ಟೆಸ್ಟ್ ನಲ್ಲಿ ತೇರ್ಗಡೆಹೊಂದಿದವರಿಗೆ ಸರ್ಟಿಫಿಕೇಟ್ ಕೊಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಟಾಕ್ ಟು ಎ ಟೀಚರ್ ಪ್ರೊಜಕ್ಟ್ ನ ಒಂದು ಭಾಗವಾಗಿದೆ
ಇದುರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯಿಂದ ಬೆಂಬಲಿತವಾಗಿದೆ
ಈ ನಿಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯು ಕೆಳಗಿನ ಲಿಂಕ್ ನಲ್ಲಿ ದೊರೆಯುತ್ತದೆ
ಈ ಟ್ಯುಟೋರಿಯಲ್ ನ ಅನುವಾದಕಿ ಚೇತನಾ ಮತ್ತು ಪ್ರವಾಚಕ ಐ ಐ ಟೀ ಬಾಂಬೆ ಇಂದ ವಾಸುದೇವ
ಧನ್ಯವಾದಗಳು